ಮೊದ್ಲು ಇದ್ದತ್ ಬ್ರಿಡ್ಜ್ ಮಸ್ತ್ ಇತ್ ಏನೇ ಆಗ್ಲಿ ಅದನ್ನ ಎಸ್ಟ್ ಅಂತ ಇರ್ತವು ಹಳೆ ಬ್ರಿಡ್ಜ್ ಎಲ್ಲ ಹೊಸಾದ್ ಮಾಡ್ಸಲ್ಲ ಎಲ್ಲ ರಾಜಕಾರಣಿಗಳು ಬರಿ ರೊಕ್ಕ ತಿಂತಾರ ಈಗ ಮೊನ್ನೆ ಒಂದ್ ಟ್ರೈನ್ ಬಿಟ್ಟು ಎಲ್ಲ ಸ್ವಲ್ಪ ಜನ ಎಲ್ಲ ಸತ್ತು ಬ್ರಿಡ್ಜ್ಗಳು --

ನಮ್ಮ ಶಾಬಾದ ಕಮಿಷ್ನರ್‌ ಬಂದಾನ ಸೀದಾ ಮುನ್ಸಿಪಾಲಿಟಿ ದಾಗ ಕೆಲಸ ಮಾಡಕ್ ಕರ್ಕೊಂಡ್ ಬರ್ತರು ಮುಂದ ಅರಕ್ಕ ಯಾರನ್ನೇ ರಾಜಕಾರಣಿಗಳು ಹೊಂಟ್ರ ಎಮ್.ಎಲ್.ಎ ಹೊಂಟ್ರ ತಿಳ್ಕೊ --